ಹಾ ಹಾ ಹಾಗೆ. ನೀನೆಂತ .

ಮತ್ತೆ ಶಿವ ಮತ್ತೇ ಪಾರ್ವತಿ ಇದು ಮಾಡ್ತಿದ್ರು ಅವರು.

ಅದಕ್ಕೆ ಮನ್ಮತ ಇದ್ದಲ್ಲಾ ಮನ್ಮತ.

ಅವನೊಂದು ಅವರಿಗೆ ಕಾಮ ಬಾಣ ಬಿಟ್ಟ್ತದೆ.

ಇದರಿಂದ ಶಿವನಿಗೆ ಸಿಟ್ಟು ಬರ್ತದೆ.

ಅವನು ಆಗ ಅವನ ಮೂರನೇ ಕಣ್ಣಿನಿಂದ ಮನ್ಮತನನ್ನು ಸುಟ್ಟು ಬಿಡ್ತಾನೆ.

ಹಾ ಇದರಿಂದ ಅವನದ್ದು ಮನ್ಮತನದ್ದು ಹೆಂಡತಿ ಇದ್ದಾಳಲ್ಲಾ.

ಅವಳಿಗೆ ಸ್ವಲ್ಪ ಇದು ಶಿವನತ್ರ ಹೋಗಿ ಇದು ಇದು ಮಾಡ್ತಾಳೆ ಅವನನ್ನು ಪುನಃ ಜೀವ ಮಾಡಿ ಅಂತ .

ಅದಕ್ಕೆ ಸಮಾಧಾನಗೊಂಡ ಶಿವ ಅವನನ್ನು ಪುನಃ ಇದು ಮಾಡ್ತಾನೆ ಜನ್ಮ ಕೊಡ್ತಾನೆ ಅವನಿಗೆ ಪುನಃ. ಪುನಃ ಜನ್ಮ ಬರುತ್ತಾ ಅವನಿಗೆ? ಆ. ಮತ್ತೆ. ಆ ಆ ದಿನವನ್ನು ಕಾಮನ ಹುಣ್ಣಿಮೆಯಾಗಿ. ಹಾ ಹಾಗೆ ಆಚರಣೆ ಮಾಡುದ ಅದು ಹಾ?

ಹಾ ಹಾಗೆ ಇದ್ದೀಯಲ್ಲಾ ಇಲ್ಲಾದ್ರೆ ನಾಡ್ದು .

ಒಟ್ಟಿಗೆ ಬರ್ಲಿಕ್ಕೆ ಜನ ಇಲ್ಲಾ. ಜನ ಇಲ್ಲಾ ಎಂತ ಅಲ್ಲಿ ಇವರು ಪವನ್ ಅವರು ಎಲ್ಲಾ ಇದ್ದಾರಲ್ಲಾ ಮಾರ್ರೆ. ಅವರೊಟ್ಟಿಗೆ ಬರ್ತೇನೆ ಮಾರ್ರೆ ಆಡುವ ಒಟ್ಟಿಗೆ. ಆ ಒಟ್ಟಿಗೆ ಆಡುವ ಅವನಿಗೆ~ ಅವನಿಗೆಸ ಬರ್ಲಿಕ್ ಹೇಳು. ನೀನು ಬಣ್ಣ ತಾ ನಾನು ನೀರು ತರ್ತೇನೆ . ನೀರ್ ಎಂತಕ್ಕೆ?

ಹಾಗೆ ಆಡುವಾ ನಾಡ್ದು?

ಹಾಗಾದ್ರೆ ಇಡುದಾ ನಾನು ಸ್ವಲ್ಪ busy ಇದ್ದೇನೆ, ಆಯ್ತಾ? Busy ಇದ್ದಿಯಾ? Okay, okay .

ಹ ಮತ್ತೇ ಹೇಗಿದ್ಯ? ನಾನ್ ಚೆನ್ನಾಗಿದ್ದೇನೆ, ನೀನ್ ಹೇಗಿದ್ದಿ?

ಹ ಮತ್ತೆ ಮನೆಯಲ್ಲೆಲ್ಲ ಹೇಗಿದ್ದಾರೆ? ಮನೆಲ್ಲೆಲ್ಲ ಆರಾಮ, ನಿಮ್ಮ ಮನೆಯಲ್ಲಿ?

ಅಪ್ಪ ಅಮ್ಮಾ ಎಲ್ಲ ಉಷಾರಿದ್ದಾರೆ.

ಹ, ಮತ್ತೆ ಮೊನ್ನೆ ನೀನು ಪ್ರವಾಸಕ್ಕೆ ಹೋಗಿದ್ಯಲ್ಲ ಎಲ್ಲಿಗೆ ಹೋದದ್ದು? ಅದು ನಾವು Yaana ಕ್ಕೆಲ್ಲ ಹೋದದ್ದು. ಒಳ್ಳೆದುಂಟಾ ಸ್ಥಳ? ಅದು ಒಳ್ಳೆದುಂಟು, ಚಂದ ಅಗ್ತದೆ ನೋಡ್ಲಿಕ್ಕೆಲ್ಲ.

ಅದೇ ಅದು ತುಂಬಾ ದೂರ, ಹತ್ತಿಕೊಂಡು ಎಲ್ಲ ಹೋಗ್ಬೇಕು ತುಂಬಾ ದೂರ ಉಂಟು place ಅದು.

ಹಾ ನೋಡ್ಲಿಕ್ಕೆಲ್ಲ ಚಂದ ಆಗ್ತದೆ, ಅಲ್ಲಿ ಮತ್ತೆ ಒಂದು ದೇವಸ್ಥಾನ ಉಂಟು ಒಳಗೆಲ್ಲಿ.

ಹಾಗೆಯ ಯಾವ್ ದೇವಸ್ಥಾನ?

ಅದು ಯಾವುದಂತ ಸರಿ ನೆನಪಿಲ್ಲ, ಹೋಗಿ ತುಂಬಾ ದಿವಸ ಆಯ್ತಲ್ಲ.

ಹ ಹೌದು ಬೆಳ್ಳಿಗೆ ಒಂದು ಆರು ಗಂಟೆಯ ಅಷ್ಟು ಹೊತ್ತಿಗೆ ಹೋಗಿದ್ದೇವೆ.

ಹಾ ನಾವೇ ಮಾಡಿದ್ದು ಎಲ್ಲ ಒಟ್ಟಿಗೆ ನಾವದೇ computer class ಅದ್ದು trip ಅಂತ ಹೇಳಿ ಹೊ~ ಹೋದದ್ದು.

ಹಾ ಹಾಗೆ, ಒಳ್ಳೆದಾಯ್ತ ಅಂತ ಅಲ್ಲ.

ಹ್ಮ್. Yaana ಕ್ಕೆ ಹೋಗಿ ಮತ್ತೆ ಬರುವಾಗ Murdeshwar ಕ್ಕೆಲ್ಲ ಹೋದ್ವಿ. ಹಾ Murdeshwar ಕ್ಕೆ ಹೋಗಿದ್ದೀರಾ? ಹಾ, ಅಲ್ಲಿ ಮತ್ತೆ ನಮ್ಮದೊಂದು, ಎಂತ ಆಟ ಎಲ್ಲ ಮಾಡಿದ್ರು.

ಹಾ.

ಹಾ ಅಲ್ಲಿ ಸಮುದ್ರ ಉಂಟಲ್ಲ ಬದಿಯಲ್ಲೇ. ಹೌದಾ ನಾನ್ ನೋಡ್ಲಿಲ್ಲ ಅದೇ ನಂಗೆ ಹೋಗ್ಲಿಕ್ಕಿತ್ತು. ಕೇಳುವಂತ, ಒಳ್ಳೆದಿದ್ರೆ ಸ್ಥಳ ಹೋಗುವಂತ. ಹಾ ತುಂಬಾ ಒಳ್ಳೆದುಂಟದು. ಹ್ಮ್, Murdeshwar ಕೂಡ ಒಳ್ಳೆದುಂಟಾ ದೇವಸ್ಥಾನ? ಹಾ Murdeshwar ಕೂಡ ಒಳ್ಳೆದುಂಟು. ಹಾ. ಸಮುದ್ರ ಎಲ್ಲ ಉಂಟಲ್ಲ ನೀರಲ್ಲಿ ಎಲ್ಲ ಆಟಡ್ಬೋದು, ಮತ್ತೆ ಒಳಗೆಸ ಅಲ್ಲಿ story ಎಲ್ಲ ಗೊತ್ತಿದ್ರೆ ಹೋಗ್ಬೋದು ದೊಡ್ಡವರನ್ನು, ಅವರು ನಮ್ಗೆ story ಹೇಳ್ತಾ ಹೋಗ್ತಾರೆ.

ಮತ್ತೆ ಊಟ ಎಲ್ಲಿ ಮಾಡಿದ್ದು? ಊಟ ನಾವು ಹೊಟೇಲಲ್ಲಿ ಮಾಡಿದ್ದು. ಅಂದ್ರೆ ನಾವು Yaana ಕ್ಕೆ ಹೋಗಿ ಬರುವಾಗನೆ ತುಂಬಾ late ಆಗಿತ್ತು.

ಹಾ ಮತ್ತೆ ಅಲ್ಲಿ ಬರುವಾಗ ದಾರಿಯಲ್ಲಿ hotel ಅಲ್ಲಿ ಮಾಡಿ ಮತ್ತೆ Murdeshwar ಕೆಲ್ಲ ಹೋಗಿ ಬಂದದ್ದು.

ದಿವ್ಸದಲ್ಲಿ ಬರ್ಬೋದು ಬೆಳ್ಳಿಗೆ ಹೋದ್ರೆ. ಬರುವಾಗ ಒಂದು ಒಂಬತ್ತು ಹತ್ತು ಗಂಟೆ ಆಗಿದೆ. ಹ್ಮ್, ಹ ಅದು ನೀವು Murdeshwar ಕ್ಕೆ ಹಾಗೆ. ಅಲ್ಲಿ ನಾವು ಆಟ ಎಲ್ಲ ಆಡಿದ್ವಿ ಅಲ್ಲ ಹಾಗೆ ಸ್ವಲ್ಪ late ಆಯ್ತು.

ಹೀಗೆನೆ ನಾವು friends ಎಲ್ಲ ಇದ್ವೆಲ್ಲ ಒಟ್ಟಿಗೆ ಕೂತ್ಕೊಂಡು ಆಟ ಆಡಿದ್ದು ಅಲ್ಲಿ.

ಗಮ್ಮತ್ ಆಯ್ತಾ ಅಂತ ಅಲ್ಲ.

ಹಾ ಎಲ್ಲ ಒಟ್ಟಿಗೆ ಹೋಗ್ಬೇಕು ಅದೇ ಒಳ್ಳೇದಾಗುದಲ್ವಾ ಪ್ರವಾಸಕ್ಕೆ ಹೋಗುವಾಗ. ಅದೇ friends ಇಲ್ಲದ್ರೆ family ಎಲ್ಲ ಒಟ್ಟಿಗೆ ಹೋಗ್ಬೇಕು. ಹಾ ಅದೇ, bus ಅಲ್ಲೆಲ್ಲ ಆ dance ಮಾಡಿದ್ರ? ಹಾ ಮತ್ತೆ ಹಿಂದೆ ಬರುವಾಗ dance ಎಲ್ಲ ಇತ್ತು. ಹ್ಮ್, ಅದೇ ಗಮ್ಮತ್ ಆಗ್ತದೆ. ಅದೇ ಒಂದು ದಿವಸ ಅಲ್ಲ ಗಮ್ಮತ್ ಮಾಡುದು. ಅದೇ ನಂಗೆ ಹೋಗ್ಲಿಕಿತ್ತು, ಕೇಳುವಂತ. ಹಾ ಬೇಕಾದ್ರೆ ನಾನ್ಸ ಬರ್ತೇನೆ ಒಟ್ಟಿಗೆ ಹೋಗುವ, ನಂಗೆ ಗೊತುಂಟಲ್ಲ ಸ್ವಲ್ಪ ಹೋಗಿ. ಆಯ್ತು ನಾ ಹೇಳ್ತೇನೆ ಯಾವಾಗ ಹೋಗುದ್ ಅಂತ free ಇರುವಾಗ ಹೋಗುವ.

ಆವಾಗ call ಮಾಡ್ತೇನೆ ನಿಂಗೆ ನಾನು . ಇನ್ನು ನಂಗೆ ಸ್ವಲ್ಪ ಕೆಲಸ ಉಂಟು ಮತ್ತೆ ಮಾಡ್ತೇನೆ.

ಸರಿ ಸರಿ.

ಪ್ರವಾಸ ಅಂತ ಬಂದ್ರೆ ನಾವು ಚಿಕ್ಕ್ ಸಣ್ಣದಿರುವಾಂಗಿದ್ಲೆ ಪ್ರವಾಸ ಶುರು ಮಾಡಿದ್ದೇವೆ ಅಂದ್ರೆ ಮನೆಯಿಂದ ಎಲ್ಲಿ ಪ್ರವಾಸ ಕರ್ಕೊಂಡು ಹೋಗ್ತಿರ್ಲಿಲ್ಲ. ನಾವು school life ಶುರು ಮಾಡಿದ್ ನಂತ್ರ ಒಂದ್ನೆಯಿಂದ ನಂತ್ರ full ಪ್ರವಾಸ ಶುರುವಾಯ್ತು ನಮ್ದು. ಅಂದ್ರೆ ಒಂದ್ನೆಯಿಂದ ಶುರು ಮಾಡುವಾಗ ಅಹ್ ಅಹ್ ಇಲ್ಲಿ local ಆಗಿ ಪಿಲಿಕುಳ ಅಂತೂ ಒಂದು ಪಕ್ಕಾ ಅದೊಂದು ಇರ್ತನೇ ಇತ್ತು ವರ್ಷನೂ. ಅಹ್ ಐದು ವರ್ಷದಲ್ಲೂ ಪಿಲಿಕುಳ ಮತ್ತು next day last ಗೆ ಒಂದು beach . ಪಿಲಿಕುಳ ಮತ್ತೆ beach ಅದೊಂದು confirm . ಆಗ ಒಂದ್ರಿಂದ ಐದರ ತನಕ ನಾವು ಇಲ್ಲಿ ಶಾಲೆಯಲ್ಲಿ ಕಲ್ತ್ರೆ ಅಲ್ಲಿ ಒಂದರಿಂದ ಐದರ ತನಕ ತನಕ ಹಾಗೆ ಇತ್ತು ಒಂದು ಅಹ್ ಪಿಲಿಕುಳಕ್ಕೆ ಬೆಳಿಗ್ಗೆ ಅಂದ್ರೆ ನಂತ್ರ ಅಲ್ಲಿ ಸುತ್ತ ಮುತ್ತ ಒಂದು ಎರಡು place ಉಂಟು. ಅಹ್ ಅದು ಸುತ್ತ್ ಹಾಕ್ಕೊಂಡು ಬಂದು next day ಯಾವುದಾದ್ರು ಒಂದು Saint Mary's ಅದು ಇದು ಯಾವುದಾದ್ರು ನೋಡ್ಕೊಂಡು ಸಂಜೆ ಒಂದು ಎಲ್ಲಿಗೆ ಅಹ್ beach ಗೆ ಹೋಗಿ ನಂತ್ರ ಮನೆಗೆ ಬರ್ತಿದ್ವಿ. ಅಂದ್ರೆ ಐದ್ನೆ class ನು ಕಳ್ದ ನಂತ್ರ ನಾನು ಇನ್ನೊಂದು school ಗೆ ಹೋದೆ. So ಇನ್ನೊಂದು school ಗೆ ಹೋದ್ರೆ ಅಲ್ಲಿ ಸ್ವಲ್ಪ change ಇತ್ತು ಅಂದ್ರೆ ದೊಡ್ಡವರೆಲ್ಲ ಇದ್ರಲ್ಲ. ಹಾಗೆ ಆ ಸ್ವಲ್ಪ change ಮಾಡಿದ್ರು ಸ್ವಲ್ಪ ಮಡಿಕೇರಿ ಆ ಕಡೆ ಅಂದ್ರೆ ಪಿಲಿಕುಳ ಇತ್ತು ನಂತ್ರ ಮಡಿಕೇರಿ ಹಾಗೆ ತಿರ್ಗ್ಲಿಕ್ಕೆ ಶುರು ಮಾಡಿದ್ವಿ. ಅಹ್ next ಹಾಗೆ ಮುಂದುವರಿದ next ಅಹ್ ಮಡಿಕೇರಿ ಮತ್ತೆ ಚಿಕ್ಕ್ಮಂಗ್ಳೂರ್ ಸ್ವಲ್ಪ ಅಹ್ ನೋಡ್ಕೊಂಡು ಬರ್ತಿದ್ವಿ. ಒಂದು ಹತ್ನೇ class ಗೆ ಬರುವಾಗ ನಂತ್ರ ನಂತ್ರ ಪುನ್ನೊಂದು ಬಂತು ಹಾಗೆ. ಅಹ್ ಮಕ್ಕಳ ಹಬ್ಬ ಅಂತ ಇತ್ತು ಅದೊಂದು ಅಹ್ ಸರ್ಕಾರ ಶುರು ಮಾಡಿದ ಒಂದು ಇದು ಎಂತಪ್ಪ ಅದೊಂದು ಯೋಜನೆ ಮಕ್ಕಳ ಅಲ್ಲಿದ್ದು ಇಪ್ಪತ್ತೈದು ಸಾವಿರ ಮಕ್ಳು ಸೇರುವಷ್ಟು ಜಾಗ ಅಂದ್ರೆ ಪಿಲಿಕುಳದಲ್ಲಿ ಅಲ್ಲಿ ಶುರು ಮಾಡಿದ್ವಿ. ಅಹ್ ಶುರು ಮಾಡಿದ್ರು ಅವರು. ಅಲ್ಲಿಗೆ ನಮ್ಮ ಶಾಲೆಯನ್ನು ಅಹ್ ಒಂದು ಇನ್ನೂರು ಇನ್ನೂರಿಂದ ಮುನ್ನೂರು ಮಕ್ಳಿದ್ವಿ ನಾವು. ಎಲ್ರೂ ಹೋಗ್ಲಿಕ್ಕಿತ್ತು ಅಲ್ಲಿಗೆ ಹಾಗೆ. ಅಹ್ ಅಲ್ಲಿಂದಸ ಅಲ್ಲಿಸ ಹಾಗೆಯೇ full ಬೆಳಿಗ್ಗೆಯಿಂದ ಮಧ್ಯಾಹ್ನವರೆಗೆ ಅಲ್ಲಿ ಎಲ್ಲ ಹಬ್ಬದ್ ತರ. Next ಅಲ್ಲಿಂದ ಅಹ್ ಪ್ರವಾಸ ಅಂತ ಹೋದದ್ದಾದ್ರೆ ಮೈಸೂರು. ಮೈಸೂರು ಮೈಸೂರ್ ಮೈಸೂರು ಅಂಬಾರಿ ನೋಡ್ಲಿಕ್ಕೆಲ್ಲ ಎಲ್ಲಾ ಅಲ್ಲಿ ಹೋಗಿದ್ವಿ. Next ಚಾಮುಂಡಿ ಬೆಟ್ಟ ಅಲ್ಲಿ zoo ಮೈಸೂರದ್ದು ಎಲ್ಲ ನೋಡ್ಕೊಂಡ್ ಬಂದು ಅದೇ ಅದೆಲ್ಲ ಹೋಗಿ ಸಂಜೆ ಬರ್ತಿದ್ವಿ. Next ಅದ್ ಆದ್ಮೇಲೆ ಅಹ್ first year ಗೆ ಎಲ್ಲ ಬರುವಾಗ ಅಹ್ ಸ್ವಲ್ಪ ನಾವೊಂದು ದೊಡ್ಡ ದೊಡ್ಡವರ ಹಾಗೆ ಇರ್ತೇವೆ ಅಲ್ಲಾ. So ಹಾಗೆ ಮತ್ತೆ friends friends ಎಲ್ಲ ಸೇರ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದ್ವಿ. ಹಾಗೆ ಒಂದು ಅಹ್ ಹಾಗೆ full first first ಗೆ ಶುರು ಮಾಡಿದ್ದು ನಾವು ಮಡಿಕೇರಿಗೆ ಹೋಗ್ಲಿಕ್ಕೆ. ಮಡಿಕೇರಿ, ರಾಜಾಸೀಟ್ ಆಮೇಲೆ ಅಹ್ ನಿಸರ್ಗಧಾಮ ಎಲ್ಲ ಇರ್ತಿತ್ತು. ಹಾಗೆ ಎಲ್ಲ ಸುತ್ತಾಕ್ಕೊಂಡ್ ಬರ್ಲಿಕ್ಕೆ ಶುರು ಮಾಡಿದ್ವಿ. ಅದು ಅದೇ ಹಾಗೆ ಹಾಗೇನೆ ಮುಂದುವರಿತ ಮುಂದುವರಿತ ಮತ್ತೆ ನಮ್ಮ ಎಲ್ಲಿ ಮನೆ ಹತ್ರ ಬಂದ್ರೆ ಯುವಕ ಮಂಡಲಗಳು ಹಾಗೆ ಸಣ್ಣ ಸಣ್ಣ ಸಂಘ ಸಂಸ್ಥೆಗಳು ಇರ್ತವೆ. ಅಹ್ ಅವರೆಲ್ಲಾ ಕರ್ಕೊಂಡು ಹೋಗ್ತಿದ್ರು ನಮ್ಮನ್ನು. ಅವರೆಲ್ಲ ಕರ್ಕೊಂಡು ಹೋಗ್~ ಈ~ ಈಚೆ ಕಡೆ ಮುರುಡೇಶ್ವರ, ಅಹ್ ಹೊರನಾಡು ಅಹ್ ಕಡೆ ಎಲ್ಲ ಹೋಗ್ತಿದ್ವಿ. ಅಲ್ಲಿಸ ಅಲ್ಲಿಸ last ಗೆ ಮುರುಡೇಶ್ವರ ಹೋಗುದು. ಮುರುಡೇಶ್ವರ ಹೋಗಿ full beach ಅಲ್ಲೆಲ್ಲ ಆಟ ಆಡಿ ನಂತ್ರ ಬರುವುದು . ಹೋದದ್ದ್ ಅಂದ್ರೆ ನಮ್ದು family ಇದೆ ಈಗ ಅಂದ್ರೆ ಈಗ ಹೋಗುವುದು ನಾವು friends ಎಲ್ಲ ಹೋಗುದು bike ಅಲ್ಲಿ ಎಲ್ಲ ಹೋಗಿ ಈಗ jolly ಮಾಡುವುದು ಈಗ ಒಂದು bike ಎಲ್ಲ ತೆಗ್ದು ನಂತ್ರ bike ಅಲ್ಲೇ ಹೋಗುದು. ಅಂದ್ರೆ ನಾವು ಒಂದು ಎಂಟು ಜನ ಇದ್ವಿ. ಎಂಟು ಜನ ಅಂದ್ರೆ ಎಂಟು ಜನ ನಾಲ್ಕು bike ನಾಲ್ಕು ಜನ ಅದೇ ಮತ್ತೇನಂದ್ರೆ ಎಂಟ್~ ಆ ಎಂಟು ಜನ ನಾಲ್ಕು bike ಅಲ್ಲಿ ಸರಿ ಹೋಗುದು. ಅಹ್ ಅದೇ ಅಂದ್ರೆ open bike ಅಲ್ಲ open place ಅಂದ್ರೆ ಆ ಈ ತರ ಆ ಯಾವುದು ಒ~ ಒಂದ್ಸಲ ಇಲ್ಲಿಗೆ ಕುಮಾರ ಪರ್ವತ ಹತ್ತಿದ್ವಿ ಅಲ್ಲಿಸ ಅಲ್ಲಿ ಹತ್ತುವಾಗ ಎರಡು ದಿನ ಆಗುತ್ತೆ. So ಅಲ್ಲಿ ಒಂದು ದಿನ ಹೋಗಿ ಅಲ್ಲಿ stay ಆಗಿ ಬರುದು ಮಾರ್ನೆ ದಿನ ಮತ್ತೆ ಹತ್ಲಿಕ್ಕೆ. ಅಹ್ ಇನ್ನೊಂದು ಅದೇ ಕುಮಾರ ಪರ್ವತ ಇನ್ನೊಂದು ಇಲ್ಲಿ ಬೆಟ್ಟ ಸಕ್ಲೇಶಪುರ ಹೋಗುವಾಗ.

ಅಹ್ ಇನ್ನೊಂದು ಬೆಟ್ಟ ಬರುತ್ತೆ ಅಹ್ ಬೆಟ್ಟ ಅಲ್ಲ ಘಾಟ್ ಅದು ಅಹ್ ಅದೊಂದು ಘಾಟ್ ಹತ್ಲಿಕ್ಕೆ ಇತ್ತು full ಅಹ್ ಇದು ಬಿಸ್ಲೆ ಘಾಟ್ ಬಿಸ್ಲೆ ಘಾಟ್ ಅಲ್ಲಿಸ full ಅದುಸ ಹಾಗೆ. ಅಹ್ ಹೋಗುವುದು ಅಂದ್ರೆ trip ತರನೇ ಒಂದು ಅಹ್ bike ಅಲ್ಲಿ ಹೋದ್ರೆ ಅಲ್ಲಿ weather ತುಂಬಾ cool ಆಗಿ ಇರುತ್ತೆ ಅಂದ್ರೆ ಅಹ್ ಎಲ್ರೂ ಬೊಬ್ಬೆ ಹಾಕ್ತಾ jolly ಮಾಡ್ತಾ ಹೋಗ್ತಿದ್ವಿ. ಹೋಗಿ ನಂತ್ರ ಮೇಲೆ ಅದೊಂದು ಬಿಸ್ಲೆ ಘಾಟ್ view point ಅಪ್ಪಾ ಅಲ್ಲೇ ಹೋಗ್ ನೋಡಿದ್ರೆ ಅಬ್ಬಾ ಅಲ್ಲಿ ನಾವೊಂದು ಎಷ್ಟು ಉ~ ಅಡಿಮೇಲೆ ಹತ್ತಿದ್ವಿ ಅಂತ ಇಲ್ಲ. ಅಲ್ಲಿ ಹತ್ತಿ ಎಲ್ಲ full ನೋಡ್ಲಿಕ್ಕೆ ಆಗ್ತದೆ. ಸೈ ಅಹ್ ಒಂದು ನದಿ, ಬೆಟ್ಟ, ಗುಡ್ಡ ಎಲ್ಲ ನೋಡಿ ಅಲ್ಲಿಂದ ಬರುದು. ಇತ್ತೀಚಿಗೆ ಹೋದದ್ದು ಅಂದ್ರೆ ನಾವು ಮುನ್~ ನಮ್ದೊಂದು trip ಇತ್ತು ಅಹ್ ಇದ್ರದ್ದು ಸಂಸ್ಥೆದು.

ದೀಪಾವಳಿಯಂದ್ರ ಎಲ್ಲಾರಿಗೆ ಎಷ್ಟ ಇಷ್ಟ ಅಕ್ಕೆತಲ್ಲರಿ ಯಾಕ ಹೊಸಾ ಅರಬಿ ಸಿಕ್ತಾವ ಆ ಮಸ್ತ್ ಚಂದಂಗ ready ಆಗಿ ದೇವರ ಹಬ್ಬ ಮಾಡ್ತೀವಿ ಪಟಾಕ್ಷಿ ಹಾರಸ್ತೆವಿ ಚೊಲೊ ಚೊಲೊ ಅಡಗಿ ಮಾಡಿರ್ತಾರ ಮನಿಯೊಳಗ ಆ ಒಂತರಾ ಖುಷಿ ಬಾಳ ಅಂದ್ರೆ ನಮ್ಗೆ ದೀಪಾವಳಿ ಅಂತಂದ್ರೆ. ದೀಪಾವಳಿಯೊಳಗ ನಾವಂತು ಜಾಸ್ತಿ बाज़ार ಮಾಡ್ತೀವಿ ಕಬ್ಬ ಸಿಕ್ತೇತಿ ಕಬ್ಬು ತೊಗೊಂತೇವಿ ನಮಗ ಇಷ್ಟಾ ಆಗಿದ ಬಟ್ಟಿ ಕೊಡಸ್ತಾರ ಮಸ್ತ ಮಸ್ತ ತಿಂಡಿಗಳೆಲ್ಲ ಮಾಡಿರತಾರ ನಮ್ ಕಡೆಯಂತು ಚಕ್ಲಿ ಮಾಡ್ತಾರ ಕೊ~ ಕೊಡ್ಬಳಿ. ಮಾಡ್ತರ ಶಂಕರಪಾಳೆ ಮಾಡ್ತರ ದೀಪಾವಳಿ ಹಬ್ಬ ಅಂದ್ರ ಅದಕಂತು ನಾವ್ ಬಾಳಷ್ಟ ಮನಿ ಸ್ವಚ್ಛ ಮಾಡ್ತೀವಿ ಮನಿ ಸ್ವಚ್ಚ ಮಾಡಿ ಮನಿ ಗಿನಿ ಎಲ್ಲ neat ಬಾಳ ಇಟ್ಕೊಂತಿವಿ ಹಾಸಗಿ ಒಗದ ಹಾಕ್ತೇವಿ ಎಲ್ಲ ಮಾಡತೇವಿ ಮತ್ತ ಆಮೇಲೆ ಪ್ಯಾಟಿಗ್ ಹೊಕ್ಕೇವಿ, ಪ್ಯಾಟಿಗ್ ಹೋಗಿ ಹೊಸಾ ಅರಬಿ ತೊಗೊಂತೇವಿ. ಕಬ್ಬು ತೊಗೊಂತೇವಿ ಹೂವು ತೊಗೊಂತೇವಿ ಆ ತಳಿರು ತೋರಣ ಕಟ್ಟಕಂತಂದ ಮಾವಿನ ತಪಲ ತೊಗೊಂತೇವಿ ನಾವ್ ಅವನೆಲ್ಲಾನು ಚಂದ ಮನಿಗ ಅವನ್ನೆಲ್ಲ ಹಾಕಿ ಮನಿಯೆಲ್ಲಾ ಅಲಂಕಾರನು ಮಾಡ್ತಿವ್ ನಾವ್ light ಸರಾ ಹಾಕ್ತೆವಿ, ಆಕಾಶಬುಟ್ಟಿ ಹಾಕ್ತೆವಿ ನಾವ್. ಚಂದ ಕಾಣಿಸ್ಲಿ ಅದೊಂಥರಾ ಆಕಾಶ ಬುಟ್ಟಿ ಬಿಡುವಾಗನು ಬಾಳ ಖುಷಿ ಅನಸ್ತೇತಿ ರೀ ನಮಗಂತೂ ಆಕಾಶ ಬುಟ್ಟಿ ತೊಗೊಂಡ ಅದಕ್ಕ ಎಲ್ಲಾ ವ್ಯವಸ್ಥೆ ಮಾಡಿ ಗಾಳಿ ಸ್ವಲ್ಪ ಬರಲಾರದ ಕಡೆ ಬೆಂಕಿ ಹಚ್ಚಿ, ಅದ್ನ್ ಮ್ಯಾಲಿಂದ ಬಿಡ್ತೀವಿ. ಅದ ಆಕಾಶವಳಗ ಹಿಂಗ ತೆಲಕೊಂತ ಹೋಗತೀರತೇತಿ ಎಷ್ಟ್ ಚಂದ ಕಾಣಸ್ತಿರತೆತಿ ಅಲ್ಲರೀ ಅದಾದ್ಮೇಲೆ ಮನಿಯೊಳಗ ಲಕ್ಷ್ಮಿ ಪೂಜಾ ಮಾಡ್ತಾರ ಅಂಗಡಿಯೊಳಗೂ ಲಕ್ಷ್ಮಿ ಪೂಜಾ ಮಾಡ್ತಾರ ಅದಕ್ಕ ಬೇಕಾಗಿರೋವಂತ ವ್ಯವಸ್ಥೆ ಎಲ್ಲಾ ಮಾಡ್ಕೊಂತೇವಿ, ಲಕ್ಷ್ಮೀದೇವಿ ಚಂದಂಗಾ ಅಲಂಕಾರ ಮಾಡ್ತಿವಿ. ಅಕಿಗೇ ಒಂದ ಹೊಸಾ ಸೀರಿ ಉಡಸ್ತೇವಿ ಅಕೀಗ್ ಆಭರಣಗಳೆಲ್ಲಾ ಹಾಕ್ತೆವಿ ನಾವ್ ಅಕೀಗ್ ಬೇಕಾಗಿರುವಂತ ತಿಂಡಿಗಳೆಲ್ಲಾ ಮಾಡ್ತೀವಿ ಚಕ್ಲಿ ಮಾಡ್ತೀವಿ ಕೊಡಬಳ್ಳಿ ಅವೆಲ್ಲಾ ಒಂತರಾ ಎಲ್ಲಾ ಮಾಡ್ತೀವಿ, ಒಬ್ಬಟ್ಟ್ ಗಿಬ್ಬಟ್ಟ್ ಎಲ್ಲಾ ಮಾಡ್ತೀವಿ ನಾವು ಪೂರಾ ಅಕಿ ಮುಂದ್ ಇಟ್ಟ್ . ಅಕೀಗೆಲ್ಲಾ ಪೂರಾ ತಯಾರ ಮಾಡೇ ಮಸ್ತ್ ಕಾಣಿಸಿ ಆಮೇಲೆ ಪಟಾಕ್ಷಿ ಅಂತು ಇಪರೀತ ತಂದಿರತೇವಿ ನಾವ ಅವತ್ತ ದೀಪಾವಳಿ ಅಂದ್ರ ನಮಗ ಬಾಳ ಖುಷಿ ಅದಕ್ಕ ಎಷ್ಟ atom bomb , ಪಟಾಕ್ಷಿ, ಸುರ್ ಸುರ್ ಬತ್ತಿ. ಅವ್ ಕುಡಕಿ ಅಂತ್ರೀ ಅವ ಎಲ್ಲಾನು ತೊಗೊಂಡ ಬಂದಿರ್ತಿವಿ ನಾವ ಮಸ್ತ ಬೆಳಗಿಂದ ಎದ್ದ್ ಪಟ್ ಪಟ್ ಅಂತ ಎಲ್ಲಾ ಮನ್ಯಾಗಿನ ಕೆಲಸ ಮಾಡಸ್ಕೊಂಡ್, ಯಾವಾಗ ಪೂಜೆ start ಮಾಡ್ತಿರ್ತಿವಿ ಅಂತ ಕಾಯತಿರ್ತೀವಿ ಆಮೇಲೆ ಮನ್ಯಾಗಿನ ಪೂಜೆ ಮುಗಿಸಿ ಓಣ್ಯಾಗಿನೋರ ಎಲ್ಲರು ಕರದಿರತಾರ. ನಮಗ ಓಣ್ಯಾಗಿನೋರ ಕಡೆ ಹೋಗಿ ಎಲ್ಲಾ ಅಕ್ಕ ತಂಗ್ಯಾರ ಅಂತ ಮಾತಾಡಿ ಮಸ್ತ್ ಮಸ್ತ್ photo ಗಿಟೊ ತಕ್ಕೊಂಡ ಮಸ್ತ್ dance ಮಾಡಿ ಪಟಾಕ್ಷಿ ಹಾರಿಸಿ ಅಕ್ಕಗೋಳ್ ಮನಿಗ್ ಹೋಗಿ ಅಲ್ಲಿನೂರ ಅಲಂಕಾರ ಮಾಡಿರತರ ಅವ್ರ ಅವ್ರ ಮನ್ಯಾಗ.

ಅಲ್ಲಿ ಹೋಗಿ ನಾವ್ ಆ ಅಕ್ಕಗೋಳ ಕರದಿರತಾರ ಎಲ್ಲಾ ಪೂಜೆ ಮಾಡ್ರಿ ಅಂತಂದ ಮಂಗಳಾರತಿ ಹಾಡತೆವಿ, ಹಾಡಿ ದೇವಿಗೆ ಮನಸ್ ತುಂಬಿ ಖುಷಿ ಪಟ್ಟ ಅಕಿ ಕಡೆ ನಾವ್ ಸ್ವಲ್ಪ ವರ ಗಿರಾ ಅಂತಂದ ಇರ್ತಾವಲ್ಲರಿ ನಮ್ಮವ ವಿದ್ಯಾಭ್ಯಾಸ. ಚೊಲೋ ಕೊಡವಾ ತಾಯಿ ನಮಗ ಕೆಲಸಾ ಸಿಗು ಹಂಗ ಮಾಡ್ಕೊಡವಾ ಮಾಡವ್ವ ಅಂತಂದ ಬೇಡ್ಕೊಂತೀವಿ, ಬೇಡ್ಕೊಂಡ ಅಕಿ ಪೂಜೆ ಮಾಡಿ ಚಂದಂಗೆ ಅವ್ರ ಮನ್ಯಾಗ ಚುಮ್ಮರಿ ಕೊಡ್ತಾರರಿ ಸ್ವಲ್ಪ್ ಪುಟಾಣಿ ಸಕ್ರಿ ಕೊಡ್ತಾರರಿ ತಿಂದ ಚಂದಂಗೆ ಅವ್ರಿಗೆಲ್ಲಾ ಮಾತಾಡಿಸಿ ಹೋಗ್ಬರ್ತೆವ್ರಿ aunty . ಅಂತ ಹೇಳಿ ಪಟಾಕ್ಷಿ ಗಿಟಾಕ್ಷಿ ಎಲ್ಲಾ ಹಾರಿಸಿ ಬರ್ತೇವಿ, ನಮ್ಮ ಮನಿಗ ಬಂದ ಎಲ್ಲಾರು ಕುಡಿರತೀವಿ ಮನಿನಾಗ ಎಲ್ಲರು ಕುಡಿದ ಹಬ್ಬದ ಉತ್ಸವ್ ಅಂತ ಬಾಳಾ ಚಂದ ತುಂಬಿರತೇತಿ ರೀ ಮನ್ಯಾಗ ಖುಷಿನ ಖುಷಿ ಇರತೇತಿ ಯಾಕಂದರ ಅವು light ದ್ ಹಾಕಿದ್ shining ಎಲ್ಲಾ ಮತ್ತ ಮನಿಯೊಳಗ. ದೇವಿಗ ಅಲಂಕಾರ ಮಾಡಿದ್ದ್ ಇಟ್ಟಿದ್ದ ಮತ್ತ ನಾವೆಲ್ಲಾ ಚಂಚಂದ ready ಆಗಿರ್ತೆವ್ರಿ ಮಸ್ತ್ dress ಹೊಸಾ ಹೊಸವ ಹಾಕೊಂಡ್ ಸೀರಿ ಉಟ್ಕೊಂಡ್ ನಮ್ mummy ಯೋರ್ ಎಲ್ಲಾರು ಮಸ್ತ ಸೀರಿ ಸೀರಿ ಉಟ್ಕೊಂಡ ಹೊಸಾ ಹೊಸಾ ಅರಬಿ ಹಾಕೊಂಡ ಮಸ್ತ್ photo ಗಿಟೊ ಎಲ್ಲಾ ತಗಸಕೊಂಡ ಚಂದ. ಆವತ್ತಿಂದ ದಿವಸಾ ಅನ್ತ್ರು ಬಾಳ ವಿಶೇಷತೆ ಇರತೇತಿ ನೋಡ್ರಿ ನಮಗ ಅಂತೂ ಬೆಳಗಿಂದ ಸಂಜಿ ಅಗೋಮಟನು ಆ ಪಾಂಡೆ ದಿವಸನು ಹಾಂಗಾ ಎಲ್ಲಾ ಆಯುಧಗಳೆಲ್ಲಾ ತೊಳಿಬೇಕ ನಾವ ತೊಳಿದ ಅವನ್ನ fridge, refrigerator ಎಲ್ಲಾ ತೊಳಿದ. ಇದೆಲ್ಲಾ ಮಾಡಿ ಅದ ಪೂಜೆಕ ಏನಾಚ್ತಾರಾ ಅದ ಗಂಧಾ ಅವೆಲ್ಲಾ ಹಚ್ಚಿ ಹೂ ಹಚ್ಚಿ, ಬನ್ನಿ ಇಟ್ಟ್ ಅದೇಲ್ಲಾ ಮಾಡಿ ಖುಷಿಲಿಂದ ಮನಸ್ ತುಂಬಿ ಅವೆಲ್ಲಾ ತೊಳಿದ್ ಪೂಜೆ ಮಾಡಿ ಇಟ್ಟ್ ಅದು ಒಂದ ದಿವಸ ಪೂಜೆ ಮಾಡ್ತೀವಿ. ಕುಂಬಳಕಾಯಿ ಒಡಿತೀವಿ ನಾವು ಯಾರ್ದು ದೃಷ್ಟಿ ಆಗಬಾರದ ಅಂತಂದ ಅದೊಂದ್ ಪದ್ಧತಿ ಐತಿರೀ ಮಾಡ್ತಾರ ಪದ್ಧತಿ ಅಂತ ಐತಿ ಇದ್ದಿದಕ್ಕ ಮಾಡ್ತೇವಿ ಅದೊಂದ್ ಮಾಡ್ತೇವಿ ಅವ್ ಎರಡ್ ದಿವಸ ಅಂತೂ ಮನಿ ತುಂಬ ಇಷ್ಟ ದೊಡ್ಡ ರಂಗೋಲಿ ಹಾಕಿರತೇನ್ ನೋಡ್ರಿ. ಅವತ್ತ ಕುಷಿನ ಖುಷಿ ರೀ ನಮಗ ದೀಪಾವಳಿ ಅಂದ ತಕ್ಷಣಾನ ದೀಪಾವಳಿ ಖುಷಿ ಇರತೇತಲ್ಲಾ ಅದಕ್ಕ ಮನಿ ತುಂಬಾ ಅಂಗಳ ಸಾರಿಸಿ, ಅವ ಪಾಂಡವರನ್ನೆಲ್ಲಾ ಇಟ್ಟ್ ಮನಿ ತುಂಬಾ ಎಲ್ಲಾ ಅವ್ನೆಲ್ಲಾ ಇಟ್ಟ. ಅವತ್ತ ಎಲ್ಲಾರ್ ಎಣ್ಣಿ ಸ್ನಾನ ಗಿನಾ ಮಾಡಿ ಖುಷಿಲಿಂದ ಇರ್ತೇವ್ರಿ ಆಮೇಲೆ ಅವನ್ನೆಲ್ಲ ಬೆಳಗ್ಗೆದ ತಗದ್ ಇಟ್ಟ್ ಅಂಗಳ ಕಸ ಎಲ್ಲಾ ಹೂಡಿದ ಆಮೇಲೆ ಮತ್ತ ಮುಂದಿನ ಕೆಲಸ ಚಾಲು ಅಕ್ಕವರಿ ಆಮೇಲೆ ಸ್ವಲ್ಪ ಲಕ್ಷ್ಮಿ ದೇವಿದ ಖುಷಿ ಇರ್ತೇತ. ಅಲ್ರಿ ಅದ ಪೂಜೆ ಮಾಡಿದ photos ಗಿಟೊಸ ಎಲ್ಲಾ ನೋಡ್ಕೊಂತ ಅದ ಅದ ನೆನಸ್ಕೊಂತ ಇರ್ತಿವಿ ಒಂತರ ದೀಪಾವಳಿ ನಮಗ ಬಾಳ ಎಲ್ಲಾ ಹಬ್ಬಕ್ಕಿಂತ ದೀಪಾವಳಿ ಹಬ್ಬ ಬಾಳ ವಿಶಿಷ್ಟತೆ ನೋಡ್ರಿ ನಮಗ, ಅವತ್ತ ಯಾಕಂದ್ರ ಹೊಸಾ ಅರಬಿ ಸಿಗ್ತಾವ. ಮತ್ತ ಚೊಲೋ ಚೊಲೋ ತಿಂಡಿ ಸಿಗ್ತಾವ ಅದೆಲ್ಲಾ ತಿನ್ನೋ ಖುಷಿಗೆ ಮನಿ ಮನಿ ಅಡ್ಯಡೋದ ಅವ್ರ ಪೂಜೆ ಕರದರ ಇವ್ರ ಪೂಜೆ ಕರದರ ಹೋಗಿ ಅಲ್ಲಿನೊರಗೆಲ್ಲಾ ಮಾತಾಡ್ಸಿ meet ಆಗಿ ಎಲ್ಲಾ ಬರ್ತೇವಲ್ಲಾ ಅದ ಬಾಳ ಒಂತರಾ ಖುಷಿ ನಮ್ಗ.

ನಮ್ಮೂರನಲ್ಲಿ ದೀಪಾವಳಿ ಹಬ್ಬನಾ ತುಂಬಾ ವಿಶೇಷವಾಗಿ ಆಚರಿಸ್ತಿವಿ. ಯಾಕಂದ್ರೆ ದೀಪಾವಳಿ ಹಿಂದೆಯಿಂದಾನು ಆಚರಿಸ್ಕೊಂಡು ಬಂದಿರೋವಂತ ಹಬ್ಬ. ಪ್ರತಿಸಾರಿ ಅದನ್ನ ನಾವು ಬೆಳಕನ್ನ ಕತ್ತಲೆಯನ್ನ ಕಳದು ಬೆಳಕ್ ಮೂಡಸುವಂತ ಹಬ್ಬ. ಹಾಗಾಗಿ ದೀಪಾವಳಿ. ನಮ್ಮನೇಲಿ ನಾವು ತುಂಬಾ ವಿಜ್ರಂಭಣೆಯಿಂದ ಆಚರಿಸ್ತಿವಿ. ಹ ಹಬ್ಬದ ಸಿದ್ದತೆಗಳನ್ನ ನಾವು ತುಂಬಾ ಚೆನ್ನಾಗ್ ಮಾಡ್ಕೋತಿವಿ ಮನೆತೊಳೆಯೋದು, ಪಾತ್ರೆತೊಳೆಯೋದು, ಸಿಹಿತಿಂಡಿ ಮಾಡೋದು ಮನೆಗೆ.